ಈ ಚಿತ್ರದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ.

ಹಿಂದೆ ಗಿಡಮರಗಳು ಇದವೆ ಬಾಳೆಗೊನೆ ಇದೆ ಬಾಳೆಹಣ್ಣಿಂದು ಗಿಡ ಇದೆ ಹಿಂದೆ ಗಂಡು ಮಕ್ಕಳ ನಿಂತಿದ್ದಾರೆ ಹೆಣ್ಣುಮಕ್ಕಳು ಅವರ ಪೂಜೆ ಸಾಮಾನ್ ಗಳನ್ನು ತಗೊಂಡು ಪೂಜೆ ಮಾಡ್ತಾ ಇದ್ದಾರೆ.

ಗಮ್ಮಿನ ಬಾಟಲ್ ಗಳಿವೆ ನೀರು ಕುಡಿಯೋ ಬಾಟಲ್ ಗಳಿವೆ ಗ್ಲೋಬ್ ಇದೆ.

ಈ ಚಿತ್ರದಲ್ಲಿ ಗಿಣಿಗಳಿದ್ದಾವೆ ತರತರದ ಬಣ್ಣದ ಗಿಳಿಗಳಿದ್ದಾವೆ ಗಿಣಿಗಳನ್ನು--

ಈ ಚಿತ್ರದಲ್ಲಿ ಲೈಟ್ ಕಂಬ ಇದೆ ವಯರ್ ಗಳಿದ್ದಾವೆ ಸೈಕಲ್ ಇದೆ ಪೈಪ್ ಇದೆ.